ಕೃತಕವಾಗಿ ಎನ್ವಿರಾನ್ಮೆಂಟ್ ಅದ. ಮತ್ತ್ ಕೋಳಿ ಫಾರ್ಮ್ ಚೊಲೋ ಮಾಡ್ಯಾರ. ಯಾವದೇ ರೀತಿ ಅಡಚಣೆಗಳ್ ಇಲ್ಲ.

ಒಳಗಡೆ ಹೋಗಿ ಪರ್‌ಚೇಸ್‌ ಮಾಡ್ತೀರಿ. ಗೊಂಬಿಗೋಳ್ ನಾವ್ ಪರ್‌ಚೇಸ್‌ ಗೆ ಬಹಳ ಹೆಲ್ಪ್‌ ಮಾಡ್ತಾವ್ರಿ. ಯಾಕಂದ್ರ ಅವು ಹಾಕಿಡ್‌ತಾರಲ್ರಿ ಅದು ಟ್ರೆಡೀಶನಲ್‌ ಆಗಿ ಕಂಡು ಬಿಡುತ್ತಲ ಅದು ಕಂಡು ನಾವು ಏನ್ ಮಾಡ್ತೇವ್ರಿ ನಾವ್ ಅಂಗೇ ಕಾಣುತ್ತವೆ ಅಂತ ಹೋಗಿ ತಗೊಂ--

ಯಾಕಂದ್ರೆ ಏನ್ ತೊಂದ್ರೆ ಇರಲ್ಲ ಆರಾಮಾಗಿ ಹೋಗ್ಬಹುದು ಎಷ್ಟು ದೂರ ಆದ್ರು ಯಾಕಂದ್ರ ಅದ್ರೊಳಗ ಎಲ್ಲ ವ್ಯವಸ್ಥೆ ಇರ್ತದ. ಏನು ತೊಂದ್ರೆ ಅನ್ನ್ಸಲ್ಲ ದೂರ ಹೋಗ್ಬಹುದು.

ಪ್ರಯೋಗಾಲಯ ಅಥವಾ ಮ್ಯೂಸಿಯಂ ಅಂತಂದ್ರ ಏನುಂತ ಕುಂದ್ರೆ ಈಗ ಹೋದ್‌ ಕಾಲದಾಗೆ ಏನಾರ ಇದ್ದು ಅಂದ್ರೆ ಅದ್ರ ತೆಗೆದು ಇಟ್ಟ್ರೆ ತರ ಮುಂದಿನ ಪೀಳಿಗೆಗೆ ಏನೋ ಗೊತ್ತಾಗಲಿ ಅದರ ಬಗ್ಗೆ ತಿಳೀಲಿ ಅಂತ.

ಹುಡುಗರಿಗೆ ಆಡಕ್ಕ ಚಲೋ ಚೆನ್ನಾಗಿ ಗಾಡಿಗಳಿರ್ತವ ಏನೇನೋ ಕಲರ ಕಲರ ಲೈಟ್ಸ್‌ ಗೈಟ್ಸ್‌ ಬಾಳ ಚಂದಚಂದ ಇರ್ತವ ಹುಡುಗ್ರು ಆಡಕ್ಕ ಹುಡುಗ್ರು ಬಾಳ ಎಂಜಾಯ್‌ ಮಾಡಕ್ಕ ಏನಾದ್ರು ತಗೊಕ್ಕ ಬಾಳ ಯೂಸ್‌ ಆಗ--

ಅದ್ರೊಳಗೆ ಟ್ರಿಪ್ ಯಲ್ಲ ಹೋಗಿದ್ದವಿ ಒಂತರ ಖುಷಿ ಕೊಡುತ್ತೆ ಯಾಕಂದ್ರೆ ನಮಗ್ ಇಷ್ಟಪಟ್ಟವಂಥದ್ದನಾ ನಾವ್ ತೊಗೊಂಡಿದ್ದೀವಲ್ಲ. ಅದು ನಮಗೆ ತುರ್ಪ್ತಿ ಕೊಡುವಂತದ್ದಾದ್ರೆ ಖುಷಿ ಇರತ್ತೆ ಅಂಥೇಳಿ ನಾವ್ ಅದ್ರಲ್ಲಿ ಟ್ರಿಪ್ ಹೋಗಿದ್ದ.